ಸೈಡ್ ಸೈಡ್ ಊ ಕಾಂಪೌಂಡ್ ವಾ ಕಟ್ಟಿದಾರ.

ಒಳಗ ಗ್ರೌಂಡ್ ಒನ್ ಸಪ್ ಸನಿತ್ವಾಗಿ ಅಲ್ಲ ಹಸಿರು ಹಸಿರು ಕಾಣಹತ್ತೈತಿ. ಮೇಲ್ ಆಕಾಶ ಅಯ್ತಿ.

ನ್ಯಾನ ಗಂಗಾ ಕಾಲೇಜ್ ಅಯ್ತಿ ಕಾಲೇಜ್ಗೆ ಹೊಂಟಿದಾರು ಮನುಷ್ಯದ ಹುಡ್ಗುರ ಒಂದು ಕಾರ್ಗಡಿ ನಿಂತಿತೇ.